ಅಂದ್ರ ರಾತ್ರಿ ಹೊತ್ನ್ಯಾಗ ಈಗ ಊಟ ಅದು ಮಾಡಿದ್ ಮ್ಯಾಲೆ ವಾಕಿಂಗ್ ಮಾಡಬೇಕ ಅಂತ ಅನ್ನಿಸ್ತಾಯಿತಲ್ಲ ಆವಾಗ ಇಲ್ ಹೋಗಿ ವಾಕಿಂಗ್ ಮಾಡಬಹುದರಿ ಎಸ್ಟ್ ಚೆಂದ ನೋಡತಕ್ಕದ್ದ ಪ್ಲೇಸ್ ಇದೆ.

ಇಲ್ ಏನೋ ಭರ್ತಾರಂಥ ಪೆಟ್ರೋಲ್ ಹಾಕ್ಬೇಕ್ ಅಂತ ನೋಡ್ತಿದ್ದಾರ್ ರೀ.

ಬಾರಿ ಚಂದ್ ಮಡ್ಯಾರ್ ನೋಡ್ರಿ ಈ ಡೆಕೋರೇಷನ್ ಎಲ್ಲ ಮತ್ತ್ ಚೇರ್ಸ್ ನೋಡಿ ಎಸ್ಟ್ ಚೆಂದ ಟೇಬಲ್ ಗೊಳ್ ಎಲ್ಲ--

ಈಗ್ ನೋಡ್ರಿ ಎಲ್ಲಾ ಕಾಂಪೌಂಡ್ ಗಿಂಪೌಂಡ್ ಯೆಸ್ಟ್ ಚೆಂದ ಮಾಡ್ಯಾರ್.

ಸಾಮಾನ್ಯ ಎಲ್ಲ ಮಠಕ್ಕೆ ಹೋಗಿದ್ದೆ ಎಲ್ಲ ರೋಡ್ ಕಡೆನೇ ಅಯ್ತುರಿ ಇದು.

ನೆಲ ಚೆಂದ ಮಡ್ಯಾರ್ ನೋಡ್ರಿ ಎಲ್ಲ ಗಿಡಗಳು ತೆಂಗಿನ ಗಿಡ ಅದು ಎಲ್ಲ ನೋಡ್ರಿ ಇಲ್ ಒಬ್ರ್ ಅಂಕಲ್ ಅದಾರು.

ನೋಡ್ರಿ ಇಲ್ಲಿ ಇವರೂ ಆಂಟಿ ಅದೆಲ್ಲ ಊಟ ಎಲ್ಲ ಕಟಕೊಂಡು ಹೋಗತಿದ್ದರ ನೋಡ್ರಿ ಈಗ ಎಲ್ಲದ್ರು ಟ್ರಿಪ್ಗೆ ಹೋದ್ರು ಹೆಂಗಾತು ಹೋದ್ರ ಎಸ್ಟ್ ಚಂದ್ ಫ್ಯಾಮಿಲಿ ಕೂಡ ಹೋದ್ರ ಬಹಳ ಚಂದ್ ಇದ--

ಬ್ಯಾಂಗದು ಬಿಡಿಸಿ ಅದಿಕ್ಕೆಲ್ಲಾ ಪೇಂಟಿಂಗ್ ಎಲ್ಲಾ ತುಂಬಾ ಕೇಳ್ಕೊಡತಾರ್ ನೋಡ್ರಿ .

ಆಹ್ಹ್ ಆಟೋ ವರ್ಕರ್ಸ್ ಮತ್ತು ಸರ್ವಿಸ್ ಸೆಂಟರ್ ಅಂತ ಇದೆ.

ಮತ್ತೆ ಶೂಟಿಂಗದಲ್ಲ ಇಲ್ಲೇ ಕರ್ಕೊಂಡ್ ಹೋಗ್ರಲಾ.

ಈಗ್ ನೋಡ್ರಿ ಎಷ್ಟ್ ಚಂದ ಬಸ್ ಸ್ಟಾಪ್ ಗೊಳ್ ಮಾಡಿದರ್ ನೋಡ್ರಿ ಎಸ್ಟ್ ನೀಟ್ನೆಸ್ ಅನ್ನೋದ ಮಾಡ್ಯಾರ್ ನೋಡ್ರಿ ಘನ ಚಂದ್ ಮಾಡ್ಯಾರ್ ನೋಡ್ರಿ.